ಈ ಬಟ್ಟೆ ಅಂಗಡಿಗೆ ಹೋದಾಗ ಅಥವಾ ಹುಡುಗ ಹುಡುಗಿಯರಿಗೆ ಬಟ್ಟೆಯನ್ನು ತೆಗೆದು ಕೊಳ್ಳುವಾಗ ಅದನ್ನು ಒಂದು ಸಲಿ ನೋಡುವುದಾಗಿ ಹಾಕಿ ಕೊಳಲ್ಲೂ ಆಗುತದೆ ಇಲ್ಲವೋ ಎಂದು ನೋಡುತ್ತ.

ನಾವು ಒಂದು ಬೋರ್ಡ್ ಅನ್ನು ಕಾಣುತ್ತೇವೆ ನಗರ --

ಇದು ಹಲವರು ವ್ಯಕ್ತಿಗಳನ್ನು ನೋಡಬಹುದು । ಹಾಗೂ ಈ ಕಡೆಯಿಂದ ಈ ಕಡೆ ಏನು ಸುತ್ತಮುತ್ತಲು ಲೈಟ್ ಕಂಬಗಳನ್ನು ಹಾಗೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಹಾಗೂ ಕಾರೂ ವಹಿಕಲ್ಸ್ ಆಟೋರಿಕ್ಷಾ ಅನ್ನು ನೋಡಬಹುದು .

ಹಾಗೂ ಲೈಟ್ ಕಂಬಗಳಲ್ಲಿ ಒಂದರಿಂದ ಒಂದು ಹಚ್ಚಿನ ಜನಸಂಖ್ಯೆಯಲ್ಲಿ ಕಾಣಬಹುದು ಹಾಗೂ ಒಂದೊಂದು ರೂಟು ಗಳಲ್ಲಿ ಒಂದೊಂದು ಲೈಟ್ ಗಳನ್ನು ಹಾಕಿರೋದನ್ನು ಕಾಣಬಹುದು.

ಹಾಗೆ ಇಲ್ಲಿ ಒಂದು ಒಂದು ಬೋರ್ಡನ್ನು ಹಾಕಿದ್ದಾರೆ ಅದರ ಮೇಲೇ ತ್ರೀ ರೋಜ್ಸ್ ಅಂತ ಒಂದು ಆಪ್ಷನ್ ಇದೆ.

ನೀಡುತ್ತದೆ ಹಾಗು ಸುತ್ತ ಮುತ್ತಲು ಕಾರ್

ಬ್ಲಾಕ್ ಅಂಡ್ ಯಲ್ಲೋ ಕಲರ್ ಗೇಟ್ ಹೂ ಯಲ್ಲೋ ಒಂದು ವೆಹಿಕಲ್ಸ್ ಹಾಗು ಕಾರ್ ನ--